ಅವರು ನೇರವಾಗಿ ನೆಲದ ಮೇಲೆ ಕುಳಿತುಕೊಂಡು ಗಿಡಗಳ ನಡುವೆ ಬಾಗಿ ಏನನ್ನೋ ಸಂಗ್ರಹಿಸುತ್ತಿದ್ದಾರೆ.

ಒಬ್ಬ ವ್ಯಕ್ತಿಯು ನೇರಳೆ ಬಣ್ಣದ ಚೌಕಾಕಾರದ ಅಂಗಿಯನ್ನು ಧರಿಸಿದ್ದಾರೆ.

ನಾವು ಕಿರಾಣಿ ಅಂಗಡಿಯಲ್ಲಿ ಕಾಣುವಂತಹ ಎಲ್ಲಾ ತಿಂಡಿ ತಿನಿಸುಗಳು ಹಾಗು ಕೆಲವು ಪ್ಯಾಕೆಟ್ ಗಳನ್ನ ನಾವು ಇಲ್ಲಿ ಕಾಣಬಹು--

ಇಲ್ಲಿ ಸ್ನೇಹಿತರಿಬ್ಬರು ಅಕ್ಕಪಕ್ಕದಲ್ಲಿ ಕೂತು ಸವಿಯುತ್ತಿದ್ದಾರೆ.

ಇಲ್ಲಿ ಹಲವಾರು ಜನರು ವ್ಯಾಯಾಮ ಮಾಡುವುದನ್ನು ನಾವು ನೋಡಬಹುದು.

ಇದು ಮೈಸೂರು ರೋಡ್ ಬಸ್ ಸ್ಟೇಷನ ಹೊರಾಂಗಣದ ದೃಶ್ಯವಾಗಿದೆ.

ಇಲ್ಲಿ ಒಬ್ಬರು ಕಂಡಕ್ಟೆರ ಕೂಡ ಅ ನಿಂತಿದ್ದಾರೆ.

ಹಾಗೂ ಇದು ಓ ಮೈಸೂರ್ ರೋಡ್ ಹೊರಾಂಗಣದ ದೃಶವಾಗಿದೆ.

ಇಲ್ಲಿ ಶಿಕ್ಷಕರು ಆ ಮಕ್ಕಳಿಗೆ ವಿಧವಿಧ ಆಕಾರದ ಆಟ ಸಾಮಾನುಗಳನ್ನು ಕೊಟ್ಟು ಅವರಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತ ಇದ್ದ--

ಈ ಚಿತ್ರವು ಪಬ್ಬಿನ ಒಳಾಂಗಣ ದೃಶ್ಯವಾಗಿದೆ.

ಇಲ್ಲಿ ಹಲವಾರು ಮಹಿಳೆಯರು ನೃತ್ಯ ಮಾಡುತ್ತಿದ್ದಾರೆ.

ಹಾಗೂ ಡಿ_ಜೆ ಪ್ಲೇಯರ್ಸ್ ಎಲ್ಲರೂ ಅಲ್ಲಿ ಹಾಡನ್ನು ಪ್ಲೇ ಮಾಡ್ತಿದಾರೆ.

ಈ ಚಿತ್ರದಲ್ಲಿ ನಾವು ರೈಲ್ವೆ ಸ್ಟೇಷನಿನ ಯಾವುದೋ ಒಂದು ಊರಿನ ರೈಲ್ವೆ ಸ್ಟೇಷನ್ ನ ಹೊರಾಂಗಣ ದೃಶ್ಯವೆಂದು ನಾವು ನೋಡಬಹುದು.

ಇಲ್ಲಿ ಒಬ್ಬ ವ್ಯಕ್ತಿ ಅವರು ತಯಾರಿಸಿದಂತಹ ಒಂದು ಬೈಕಿನ ಪಕ್ಕದಲ್ಲಿ ನಿಂತು ಚಿತ್ರಕ್ಕೆ ಪೋಸ್ ಕೊಡುವ ರೀತಿಯಲ್ಲಿ.

ಈ ಚಿತ್ರವು ಗ್ರಂಥಾಲಯದ ಒಳಾಂಗಣ ದೃಶ್ಯವನ್ನು ನಮಗೆ ತೋರುತಾ.

ಪುಸ್ತಕಗಳಲ್ಲದೆ ನ್ಯೂಸ್ಪೇಪರ್ ಕೂಡ ನಾವು ಕಾಣಬಹು--

ಈ ಚಿತ್ರದಲ್ಲಿ ಈ ಚಿತ್ರದಲ್ಲಿ ನಾವು ಉದ್ಯಾನವನದಲ್ಲಿರುವಂತಹ ಕಾರಂಜಿಯ ದೃಶ್ಯವನ್ನು ಕಾಣಬಹುದು.

ಮೂರು ಶಿಲೆಗಳು ಬಂಗಾರಗಳು ಹಾಗು ಅದಕ್ಕೆ ಪೂಜೆ ಮಾಡುತ್ತಿರುವ ಅರ್ಚಕರನ್ನು ಕೂಡ ನಾವು ಇಲ್ಲಿ ಕಾಣಬ--

ಈ ಚಿತ್ರವು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟಾಪಿನಂತೆ ಕಾಣ್ತಾ ಇದೆ.

ಇಲ್ಲಿ ನಾವು ಹೆಲ್ಮೆಟ್ ಹಾಗು ಕೆಲವು ಆ ಕೆಲವು ಪಾರ್ಸಲ್ ಗಳನ್ನು ಇಲ್ಲಿ ನೀಡಿ ಒಳಗೆ ಟೋಕನ್ ನೀಡುವಂತಹ ಒಂದು ದೃಶ್ಯಗಳನ್ನು ಇಲ್ಲಿ ನಾವು ನೋಡಬಹು --

ಚಿತ್ರಣವು ಯಾವುದೋ ಒಂದು ಆ ಶಾಲೆಯ ಅಥವಾ ಕಾಲೇಜಿನ ಒಳಭಾಗವನ್ನು ಅ ಕಾಣುತ್ತಿದೆ.

ಹಲವಾರು ವಿದ್ಯಾರ್ಥಿಗಳು ತಮ್ಮ ಬೆಂಚಿನ ಮೇಲೆ ಕೂತು ಏನನ್ನು ತುಂಬಾ ಮಜ್ಞರಾಗಿ ಬರೆಯುತ್ತಿರುವಂತೆ ಕಾಣುತ್ತಲಿದೆ.

ಅಕ್ಕ ಪಕ್ಕದಲ್ಲಿ ಆ ವಾಹನಗಳು ದ್ವಿಚಕ್ರವಾಹನ ಹಾಗು ಕಾರುಗಳು ಮತ್ತು ಬೈಕಗಳು ಹೊಡ್ದಡುವುದನ್ನು ಕಾಣಬಹುದು.

ಇದು ಪ್ರಸಾದ್ಸ್ ಬ್ಯಾಂಕಿಂಗ್ ಅಂಡ್ ಎಸ್_ಎಸ್_ಈಚ್ ರಿಲೇಟೆಡ್ ಒಂದು ಕೊಠಡಿ ಆಗಿದೆ.

ಇಲ್ಲಿ ಮೇಲ್ಗಡೆ ಪೇಪರ್ಕ್ರಾಫ್ಟ್ ನಿಂದ ಮಾಡಿದಂತಹ ಕೆಲವು ಕ್ರಾಫ್ಟ್ ಗಳು ತುಂಬಾ ಚೆನ್ನಾಗಿವೆ ಹಾ--

ಹಾಗು ಲೈಟಿನಿಂದ ಈ ಒಳಂಗಣ ದೃಶ್ಯವು ತುಂಬಾ ವಿಜ್ರಂಭಿಸುತ್ತಿದೆ.

ಆನಂದ್ ಆನಂದರ ಡಿಸ್ಟಿಕ್ ಆಫೀಸ್ ಎಂದು ನಾವು ಬೋರ್ಡನ್ನು ನೋಡಬಹುದು.

ಈ ಆಫೀಸಿನ ಮುಂಭಾಗದಲ್ಲಿ ಧ್ವಜಾರೋಹಣ ಮಾಡುವ ಎಲ್ಲಾ ಸಿದ್ಧತೆಗಳನ್ನು ಮಾಡುತ್ತಾ ಇದ್ದಾರೆ.

ಅವನು ಗ್ರೇ ಕಲರ್ ಬಣ್ಣದ ಉಡುಪನ್ನು ಧರಿಸಿದ್ದಾನೆ ಹಾಗು ಕ್ಯಾಪನ್ನು ಧರಿಸಿದ್ದಾನೆ.

ಈ ಚಿತ್ರವು ಮಸೀದಿಯ ಹೊರಾಂಗಣ ದೃಶ್ಯವಾಗಿದೆ.

ಇದು ವಿಶ್ರಾಂತಿ ಪಡೆಯಲು ತುಂಬಾ ಅತ್ಯಂತ ಸುಂದರವಾದ ಸ್ಥಳವಾಗಿ ಕಾಣುತ್ತಿದೆ.

ಈ ಚಿತ್ರದಲ್ಲಿ ಒಂದು ಚರ್ಚ್ ಕಾಣಿಸುತ್ತಾ ಇದೆ.

ಚಿತ್ರದಲ್ಲಿರುವ ಜನರು ಚರ್ಚ್ ನ ಹೊರಗೆ ನಿಂತಿದ್ದಾರೆ.